ಅಮ್ನಿಗೆ ಬಿಳಿಯದಾದ ಪೈಂಟ್ ನಿಂದ ಬರೆಯಲಾಗಿದ್ದು--

ಒಂದ ದೊಡ್ಡದಾದ ಲೈಟನ್ನು ಇಲ್ಲಿ ನಿಂದ್ರಿಸಲಾಗಿದೆ ಮತ್ತು ಇಲ್ಲಿ ಕಬ್ಬಿಣದ ಆಕಾರದ ದೊಡ್ಡ ದೊಡ್ಡ ಡಿಸೈನ್ ನಿಂದ ಕಬ್ಬಿಣವನ್ನು ನಿಂದ್ರಿಸಲಾಗಿದೆ.

ಇದು ಒಂದು ದೊಡ್ಡದ ಕ್ರೀಡಾಂಗಣವಾಗಿದ್ದು ಸುತ್ತಮುತ್ತ ಜನರಿರುವುದನ್ನು ನೋಡಬಹುದು ಮತ್ತು ಸೈಕಲ್ ಮೇಲೆ ಕುಂತುಕೊಂಡ ವ್ಯಕ್ತಿಯನ್ನು ನೋಡಬಹುದು.

ಮತ್ತು ಒಂದು ದೊಡ್ಡನೆ ಕಂಬದಲ್ಲಿ ಲೈಟ್ ಆಫ್ ಆಗಿರುವುದನ್ನು ಇಲ್ಲಿ ಕಾಣಬಹುದು.

ಹಲವಾರು ರೀತಿಯ ಬ್ರಾಂಡೆಡ್ ಬ್ರಾಂಡ್ ಗಳನ್ನು ನೋಡಬಹುದು.

ಇದರಲ್ಲಿ ಅ ಬಿಳಿ ಮತ್ತು ಕೆಂಪು ಇನ್ನೂ ಹಳದಿ ನಾನಾ ರೀತಿ ಎಣ್ಣೆಗಳನ್ನು ಕಾಣಬಹುದು ಮತ್ತು ಕೆಳಗಡೆ --

ಈ ರೇಖಚಿತ್ರದಲ್ಲಿ ನಾವು ಒಂದು ದೊಡ್ಡದಾದ ಸೋಲಾರನ್ನು ಕಾಣಬೋದು.

ಉ ಡಿಸೈನ್ ನಿಂದ ಒಂದಿದೆ ಮತ್ತು ಇನ್ನು ಹಲವು ಸೋಲಾರ್ ಜೋಡಿಸುವುದು ಇನ್ನು ಮಿಕ್ಕಿ ಮತ್ತು ಅಲ್ಲಿ ಕೆಳಗಡೆ--

ಈ ರೇಖಾ ಚಿತ್ರದಲ್ಲಿ ನಾವು ಒಂದು ಉದ್ಯಾನವನ ತರ ನೋಡಬಹುದು.

ಎಣ್ ನಾನಾ ರೀತಿಯ ಸ್ಟೈಲಿಶ್ ಯಾದ ಒಂದು ಸ್ಪೇಟನ್ನು ಕಾಣಬೋದು.

ಬುಟ್ಟಿಯ ಮೇಲೆ ಜಿಲೇಬಿ ಇತ್ತಿರುವುದನ್ನು ಕಾಣಬಹುದು ಮತ್ತು--

ರಿವನ್ ಕೆ_ಎ ಐ ಎಯಿಟ್ ಎನ್ ನೈನ್ ಟೂ ಒನ್ ಜೀರೋ ಎಂದು ಬರೆಯಲಾಗಿದೆ.

ಮತ್ತು ಬಿಳಿ ವ್ಯಾನ್ ಅಲ್ಲಿ ನಿಂತಿರುವುದನ್ನು ನಾವು ಇಲ್ಲಿ ನೋಡಬಹುದಾಗಿದೆ.

ಮತ್ತಿಲ್ಲಿ ಒಬ್ಬ ಪೊಲೀಸ್ ನಿಂತಿರುವುದನ್ನು ನೋಡಬಹುದು ಮತ್ತು ಒಂದು ದೊಡ್ಡದಾದ ಲೈಟ್ ಹಾಕಿರುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಈ ರೇಖಾ ಚಿತ್ರದಲ್ಲಿ ನಾವು ಒಂದು ಡಕ್ಕ ಕಾರದ ಒಂದು ಡಕ್ಕನ್ನು ಕಾಣಬಹುದು.

ನಾವು ಇಲ್ಲಿ ನೋಡಬಹುದಾಗಿದೆ ಮತ್ತು ಬಿಳಿ ಗೋಡೆಗೆ ಬಿಳಿ ಬಣ್ಣ ಬಡಿದಿರುವುದನ್ನು ನಾವು ಇಲ್ಲಿ--

ಒಂದು ಪೆಂಡಲ್ ನ ಆಕಾರದಲ್ಲಿ ಬಿಳಿಯ ಬಾ ಬಿಳಿ ಆಕರದ ಬಾ ಒಂದು ಲೈಟ್ ಹತ್ತಲಾಗಿದ್ದು ಹಿಂದ್ಗಡೆ --

ಕೇಸರಿ ಬಣ್ಣದ ಒಂದು ಹೊದಿಕೆಯನ್ನು ಹಾಕಲಾಗಿದೆ ಇಲ್ಲಿ ಇಬ್ಬರು ವ್ಯಕ್ತಿಗಳು ಕುಂತ್ಕೊಂಡು ಆ ಚಿತ್ರವನ್ನು ನೋಡುತ್ತಿದ್ದಾರೆ.

ಈ ರೇಖಚಿತ್ರದಲ್ಲಿ ಉ ಪೋಲಿಸರ ಪೋಲಿಸ ರು ಬಂದಿ ನ್ಯಾಕ್ ಕಮಿಟಿ ಸೇರುವ ಹುಡುಗ ಹುಡುಗಿಯರನ್ನು ನೋಡಬಹುದು.

ಮತ್ತ ಅಲ್ಲಿ ಒಬ್ಬ ವ್ಯಕ್ತಿಯು ಟೀಚ್ ಮಾಡುತ್ತಿರುವುದನ್ನ ಕಾಣಬಹುದು ಮತ್ತು ಹುಡಗಿಯರ ತಲೆ ಮೇಲೆ ಟೋಪಿ ಹಾಕಿಕೊಂಡು ಕಿಂಗಾಳದಕ್ಕೆ ಅ ಕೆಂಪು ಬಣ್ಣದಿಂದ--

ಅಲ್ಲಿ ಲೈಟ್ ಹತ್ತಿರುವುದು ನಾವು ಇಲ್ಲಿ ನೋಡಬಹುದು.

ಈ ರೇಖಾ ಚಿತ್ರವನ್ನು ಈ ರೇಖಾ ಚಿತ್ರ ನೋಡಿದರೆ--

ಮತ್ತು ಮನೆ ಬಾಗಿಲು ತೆಗೆಯುತ್ತಿರುವುದು ನೋಡಬಹುದು ಜನರು ಪೊಲೀಸ ರು ನೀ ಮಾತನಾಡುವುದನ್ನು ಇಲ್ಲಿ ಕಾಣಬಹುದಾಗಿದೆ.

ಈ ಒಂದು ರೇಖಾ ಚಿತ್ರದಲ್ಲಿ ನಾವು ಒಂದು ದೊಡ್ಡದಾದ ಮೊಬೈಲ್ ಶಾಪ್ ಅನ್ನು ಕಾಣಬಹುದು ಇದು ಪೂರ್ವಿಕ ಮೊಬೈಲ್ ಶಾಪ್ ಆಗಿದೆ.

ಈ ರೇಖಾ ಚಿತ್ರದಲ್ಲಿ ನ್ಯೂ ಭಾರತ್ ಕಾರ್ ಕಾ ಕಾರ್ ಕೇರ್ ಎಂದು--

ಇಲ್ಲಿ ಹೊಸ ಬೈಕ್ ಗಳು ದೊರೆಯುತ್ತಿದ್ದು ವ್ಯಕ್ತಿಗಳು ಆ ಅಂಗಡಿಯ ಮುಂದೆ ಲೈನ್ ನಿಂತಿರುವುದು ಮತ್ತು ಬೈಕ್ ತಂದಿರುವುದನ್ನು ನಾವು ಇಲ್ಲಿ ಚಿತ್ರದಲ್ಲಿ ನೋಡಬಹುದಾಗಿದೆ.

ಮತ್ತು ಬಿಡುವು ಬಿಡುವುದನ್ನು ಇಲ್ಲಿ ಕಾಣಬಹುದು ಮತ್ತು ಆ ಕಡೆ ಹಳೆಯದಾದ ಒಂದ ಕಟ್ಟಡವನ್ನು ಸೈಡಿಂದ ನಾವು ನೋಡಬಹುದು.

ಈ ಬುಕ್ ವನ್ನು ಖರೀದಿಸುವುದನ್ನು ನಾವು ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಆಮೇಲೆ ಇಲ್ಲಿ ಒಂದು ಸ್ಕೂಟಿ ತಬ್ಬಿರುವುದನ್ನು ನಾವು ಇಲ್ಲಿ ಕಾಣಬಹುದು ಒಂದು ಮರವನ್ನು ಕೂಡ ಇಲ್ಲಿ ಸಹ ನೋಡಬಹುದು.

ನೀಲಿ ಬಣ್ಣದ ಡ್ರೆಸ್ ಮತ್ತು ಚಾಕ್ಲೆಟ್ ನ ಕಲ

ಮತ್ತು ಬಿಳಿಯದಾದ ಸುಣ್ಣವನ್ನು ಹಚ್ಚುತ್ತಿದ್ದು ಸೈಡು ಒಂದು--

ಓ ಊರಿನಾಕಾರದ ಒಂದು ವ್ಯವಸ್ಥೆಯನ್ನು ಕಾಣಬಹುದು ಮತ್ತು ಬಕೆಟ್ ಇರುವುದನ್ನು ನಾವು ಇಲ್ಲಿ ನೋಡಬಹುದು.

ದೊಡ್ಡದಾದ ಒಂದು ಮಿಷನ್ ಆಕಾರವನ್ನು ಕಾಣಬಹುದು.

ಇಲ್ಲಿ ಎಂಟು ನಿಲ್ಲಿ ಚೀಲಗಳಿದ್ದು ಒಂದು ಬಿಳೆ ಚೀಲ ಇದೆ ಮತ್ತು ಒಂದು ಟ್ಯಾಕಿ ಅಕರ್ ಇದೆ.

ಒಂದ್ ಕೆಳಗಡೆ ಡಬ್ಬಿ ಇರುವುದನ್ನು ನೋಡಬಹುದು ಸುತ್ತಲು ಬಿಳಿ ಇಟ್ಟಂಗಿ ಹಳಿಗಳಿಂದ ಇದನ್ನು ನ ಕಟ್ಟಲಾಗಿದೆ.

ಈ ರೇಖಾ ಚಿತ್ರದಲ್ಲಿ ನಾವು ಚಾಕಲೇಟ್ ಆಕಾರದ ಒಂದು ಕೇಕನ್ನು ಕಾಣಬಹುದು.

ಈ ಒಂದ್ ಚೀಲ ಬಿಳಿಯದಾದ ಚೀಲ ಗೊಬ್ಬರಗಳನ್ನು ಇರುವುದನ್ನು ನಾವು ನೋಡಬಹುದು.

ಮತ್ತು ಒಂದು ವೈಟ್ ಆದ ಡಬ್ಬಿ ಇದ್ದು ರೌಂಡ್ ಆಕಾರದ ಡಬ್ಬಿ ಇರುವುದನ್ನು ನೋಡಬಹುದು.

ಮತ್ತು ಓಪನ್ ಆಗಿರುವ ಒಂದು ಡೋರ್ ಅನ್ನು ನಾವು ಇಲ್ಲಿ ನೋಡಬಹುದು.

ಇನ್ನು ಬೇರೆ ಬೇರೆ ಇಸ್ತ್ರಿ ಪೆಟ್ಟಿಗೆಗಳನ್ನು ಇಲ್ಲಿ ಕಾಣಬಹುದು.

ಮತ್ತು ಫ್ರಿಜ್ಜಿನ ಆಕಾರದ ಒಂದು ಚಿತ್ರವನ್ನು ನೋಡಬಹುದು ಮತ್ತು ವಾಷಿಂಗ್ ಮಿಷನ್ ನನ್ನು ಇಲ್ಲಿ ಕಾಣಬಹುದು ಸುತ್ತಲು ಲೈಟ್ ಹತ್ತಿರುವುದನ್ನು ನೋಡಬಹುದು ಕರಿಯ ದಾದ ಚೇರನ್ನು ಕಾಣಬಹುದು.

ಈ ವ್ಯ ಚಿತ್ರದಲ್ಲಿ ನಾವು ಜಿಮ್ ಗೆ ಹೋಗುವ--

ಒಂದು ದೊಡ್ಡದಾದ ಮೆಷಿನ್ ಆಕಾರದಲ್ಲಿದ್ದು ಇದು--